ಇದು ವಿಶಾಲ ಮೈದಾನದಲ್ಲಿ ಮಾಡಿರುವ ಒಂದು ಉದ್ಯಾನವನ ಒಂದು ಪಾರ್ಕಿನ ಚಿತ್ರವಾಗಿದೆ ಇಲ್ಲಿ ಹಲವಾರು ಮಹಾರಾ-ಗಿಡಗಳು ಇಟ್ಟಿದ್ದಾರೆ ಹಂಗೆ ಇಲ್ಲೊಂದು ಗೇಟ್ ಸಹ ಇದೆ.

ಒಂದ್ ಆರ್ ಮೀನುನ್ ಹಾಕ್ಯಾರೆ ಇ ಆರ್ ಮೀನ್ ಎಂತ ಚಲೋ ಕಾಣ್ತದೆ ಅಂದ್ರೆ ಫ್ರೈ ಆಯಾ ಮಾಡ್ ತಿನ್ನಣ ಅನ್ನಂಗ್--

ಕುತ್ತು ಕೊಳ್ಳಲು ಒಂದು ಚೇರ್ ಅನ್ನು ಇಟ್ಟಿದಾರೆ ಹಾಗು ಹಲವು ಬಗೆಯ ಒಂದು ವ್ಯಪಾರದ ಒಂದು ನಂದಿನಿ ಪ್ರಾಡಕ್ಟಗಲ್ಲನ್ನ ಸ್ವೀಟ ಗಲ್ಲನ್ನಾ ಹಾಗು ರಚನಾ ಗಲ್ಲನು ಇಟ್ಟಿದ್ದರೆ. ಇದನ್ನ ನೋಡ ಬಹುದಾಗಿದೆ ಹಲವು ಚೇರಗಳಿವೆ.

ಇದು ಬಹಳ ಒಂದು ಸುಂದರವಾಗಿ ಕಟ್ಟಿರುವಂತಹ ಒಂದು ಮೀನಿನ ಅಂಗಡಿಯಂತೆ ಕಾಣುತ್ತಿದೆ. ಅದರ ತುಂಬಾ ಎಲ್ಲಾ ವಾಸ ಮೀನುಗಳು ಹರಿಯುವುದು ಖಂಡಿ--